ಸ್ಕೂಲಿಗೆ ಹೋಗೋ ಮಕ್ಕಳ್ ಆಗಲಿ ಬೇರೆ ವಿದ್ಯಾರ್ಥಿಗಳು ಯಾರೇ ಬರಲ್ಲಿ ಸ್ಕೂಲಿಗೆ ಡಾನ್ಸ್ ಕಲಿಯೋದ್ ಇಂದ ಒಂದು ಅವರು ಸಾಮೂಹಿಕ ಒಳ್ಳೆದಾಗುತ್ತ.

ಅಹ್ ವಿಶಾಲಾ ಮಾರ್ಟ್ ವಿಶಾಲಾ ಮಗ್ ಮಾರ್ಟ್ ಇದೆ ಕಪ್ ಲಲ್ ರೋಡ್ ಅಲ್ಲಿ. ಅದ್ರಲ್ಲಿ ಹೋಗ ಬಿಟ್ರೆ ನಾವು ಸೈಟ್ ಆಗ್ಲಿ ಜೀನ್ಸ್ ಪ್ಯಾಂಟ್ ಆಗ್ಲಿ ಸೆಟ್ ಆಗಬಹುದು ಈ ಕ್ಯಾಪ್ ಆಗಿರಬಹುದು ವಾಚ್ ಆಗಿರಬಹುದು ಇನ್ನ ಒಂದ್ ರೀತಿ ನಾನಾ ರೀತಿ ಇರತ್ತವೇ ನಾವು ಚಾಯ್ಸ್ ಆಗಿದ್ದು ನಾವು ತೊಕೊಂಬರ್ತ್ತಿವಿ.

ಬೆಳ್ಳಗೆ ಎದ್ದ ಕೂಡಲೇ ನಮಸ್ಕಾರ ಕೂಡನು ಮಾಡತ್ತಾರೆ. ಗೋಮೂತ್ರನು ಅದು ಕೂಡೆ ಅ ಬ ಕೆಲವ್ರು ಯೂಸ್ ಮಾಡತ್ತರೆ ಒಳ್ಳೇದು ಬಾರಿ ಒಳ್ಳೇದು.

ಇವಾಗ ತುದಿ ಬೆಟ್ಟಕ್ಕೆ ಎಲ್ಲಾ ಹೋಗತ್ತಾರೆ ಅದೆಲ್ಲಾ ಯಾಕ್ ಬೇಕ್ರಿ ಕಾಲ ಜರೀಗ್ ತ್ತು ಈ ಸೆಲ್ಫಿಯು ತೊಕೊಂತರೆ ಈ ಸೆಲ್ಫಿ ತೊಕೊಂಡಾಗಲೇ ಕೆಳಗ್ ಬಿದ್ದ್ ಆಗಲ್ಲೆ ಕೆಲವು--

ಏ ಆಸ್ಪತ್ರೆ ಬೇಡಪ್ಪಾ ಇಲ್ಲಿ ಕರೆಕ್ಟ್ ಹಾಕತ್ತಾರೋ ಇಲ್ಲಾ ಆಮೇಲೆ ಸೋ ಓಪನ್ ಆಗಿ ಹಾಕೋದೇ ಇನ್ನು ಒಳ್ಳೇದೇ ಅವ್ರ್ ತೊಂದರೆ ಇರಗಿಲ್ಲಾ ಅವ್ರ ಕೆಳತರೇ ಏನೀ ಹಾಕಿದ್ಯಾ ಇಲ್ಲಪ್ಪಾ ಅಂತ ಹೇಳಿ.

ಹಾಕೋದ್ರಿಂದ ಬಾರಿ ಎಲ್ಲಾರಗೂ ಅನುಕೂಲ. ಇವಾಗ ನಮ್ಮ ಟೈಮ್ ಸರಿ ಬಸ್ ಆಗಲಿ ಮತ್ತೆ ಬೇರೆ ಗಾಡಿ ಕೇಳಬೇಕು ಹಾಗಿಲ್ಲಾ. ಆದಷ್ಟು ಆಟೋ ಇದ್ರೆ ನಮ್ಮಗೆ ಅನುಕೂಲ ಎಲ್ಲಿನ ಹೋಗಬೇಕಾಂದ್ರೆ ನಮ್ಮ ಮನೆ ಆಟೋ ಇದ್ದಂಗೆ ಇರುತ್ತೆ ಬರತ್ತರೆ ನಾವ್ ಕರಕೊಂಡ್ ಹೋಗತ್ತೀವಿ ಮತ್ತೆ--